ಹೋಗ್ಬಿಡ್ತಿದ್ರ್ ಕೆಲ್ಸಕ್ಕ್ ಇವಾಗ ಬರೆ ಮಾಡಿಯೇನ್ ದ್ವಾಸಿ ಮಾಡೆಯೇನ ಉಪ್ಪಿಟ್ಟ್ ಬ್ಯಾಡಾ ಅವಲಕ್ಕಿ ಬ್ಯಾಡಾ ಅಂತ ಹೇಳ್ತಾರ but ಅವಾಗಿಂದುಕ್ಕು ಇವಾಗಿಂದುಕ್ಕು ಬಾಳ ವ್ಯತ್ಯಾಸ ಐತಿ ನೋಡ್.

ಹ್ಮ್ food ಇಂದ್ ಆಗಿರ್ಬಹುದ್ ಆರೋಗ್ಯ ಸಮಸ್ಯೆ ಆಗಿರ್ಬಹುದ್ ಒಟ್ಟ್ ಎಲ್ಲದ್ರಲ್ಲು ಇವಾಗ ಮೊದ್ಲಿನ ಜನಾ ಎಲ್ಲಾ ನೂರು ಎಂಬತ್ತ ವರ್ಷಾ ಬದಕ್ತಾ ಇದ್ರ ನಾಲ್ವತ್ತು ಐವತ್ತು ಅಂದ್ರ ಬಾಳ ವರ್ಷಾ ಆತ್. ಜಾಸ್ತಿ ಆಗುತ್ತ್ ಹಾ ಆಮೇಲೆ . BP sugar ಬರ್ಲಾರ್ದ್ ಖಾಯಿಲೆಗಳೆಲ್ಲಾ ಬಂದ್ .

ಅವಾಗ ಎಲ್ಲಾ ಸೌಲಭ್ಯಗಳಿತ್ತ್ ದುಡ್ಡು ಇತ್ತ್ but ಇವಗೆಲ್ಲಾ rate ಗಳ್ ಜಾಸ್ತಿ ಕಡಿಮೆ ಬೆಲೆ ಬರ್ತಾವ . ನಮ್ಮ ಅಜ್ಜಿಗೆ ಅವಾಗ ಹದ್ನಾಕ್ ವರ್ಷಕ್ಕನ ಮದ್ವಿ ಮಾಡಿ ಬಿಟ್ಟಾರ ಅಂತ್ ಸಣ್ಣವ್ರಿದ್ದಾಗನ ಎಲ್ಲಾ ಜವಾಬ್ದಾರಿ . ಮಕ್ಕಳ್ನ ಹಡ್ಕೊಂತ ಕುಂತಾರ ಏಳು, ಎಂಟು, . ಎಷ್ಟ ಕಷ್ಟಾ ಅಲಾ ಅವ್ರಿಗೆಲ್ಲಾ ಹಿಂಗ ಮಾಡ್ತಿದ್ದೆಮ್ಮಾ ಅದನ್ನ ಮಾಡ್ತಿದ್ದೆಮ್ಮಾ ಅಂತ ಎಲ್ಲಾ ಹೇಳ್ತಿದ್ರ್ ಅವ್ರು.

ಈಗ ನೋಡಿದ್ರ ಇವ್ರ್ ಈಗಿನಾವ್ರ್ಗಂತು ಒಂದ್ ಕಡ್ಡಿ ಎತ್ತಿ ಈಕಡೆಗ್ ಇಡಾಕ್ ಆಗಾಂಗಿಲ್ಲಾ. ಹ್ಮ ಸೀರೆ ಉಟ್ಕೊಂಡ್ manage ಮಾಡೋದ ಆಗೋದಿಲ್ಲಾ ಮತ್ತ್ ಸೀರೆ . ಆವಾಗಿನಾವ್ರ್ ಮುಚ್ಚಿದ ಕುಪ್ಸಾ ಉಟ್ಕೊಂಡ್.

Border ಸೀರೆ ಹಾಕೊಂಡ್ ಹೂವ ಹಾಕೊಂಡ್ ಕುಂಕ್ಮಾ ಹಚ್ಚಕೊಂಡ್ ಹೊಂಟ್ರೆ ಈವಾಗಿನಾವ್ರೆಲ್ಲೆ ಅಯ್ಯೋ ಇದ್ದಿದ್ದ ತಗದ್ ಒಗೀತಾರ ಬಳಿ ಬ್ಯಾಡಾ ಕುಂಕ್ಮಾ ಬ್ಯಾಡಾ ಏನು ಬ್ಯಾಡಾ ಅವ್ರಿಗೆ but ಅದರಿ ಕಾಲಾ ಹೆಂಗ ಬದಲಾಗತ್ತ. ನಾವು ಬದ್ಲಾಗ್ತೇವಿ but ಅವಾಗಿಂದುಕ್ಕು ಈವಾಗಿಂದುಕ್ಕು ಹೋಲ್ಸಿದ್ರ ಮೊದ್ಲಿನ ಬಾಳ ಜನಾ ಕಷ್ಟಾ ಅಂದ್ರ ಇವಾಗ ಏನು ಇಲ್ಲಾ.

ಹಾ but ಅವಾಗಿನ್ ಮತ್ತ್ ನಿಂಗ್ call ಮಾಡ್ತೇನ್ okay ನಾ?

ಹಾ ಆರಾಮದೇವಿ ನೋಡ್, ನೀವ್ ಆರಾಮದಿರಿ?

ಹೆಂಗ್ ನೆಡ್ ದೈತ್ರಿ ಎಲ್ಲಾ ಹಬ್ಬದ್ planning ಎಲ್ಲ ಹಾ ಹಬ್ಬದ್ ಎಲ್ಲಾ ಮಾಡ್ಕೋಳಾಕತ್ತೀವ್ರಿ, ಸ್ವಲ್ಪ ಫಳಾ ಆದೀದ್ ಎಲ್ಲಾ ಮಾಡಬೇಕಲ್ಲಾ.

ಮಾಡಾಕತ್ತೀವ್ ನೋಡ್, ನಿಮ್ದೆಲ್ಲಾ ಹೆಂಗ ನಡ್ದೆತ್ರಿ? ಹಾ ಎಲ್ಲಾ ಚಲೋ ನಡದದ ನೋಡ್ರಿ. ಇವೆ ಹುಡುಗುರ್ಗೆ ಬಟ್ಟೆ ತರಬೇಕು, ಮನೆ clean ಮಾಡಬೇಕು. ಎಲ್ಲಾ ಇರತ್ತಲಾ ಕೆಲ್ಸಾ . ಹಾಗಾಗಿ. ನಾವೂ ಸ್ವಲ್ಪೇಲ್ಲಾ ಮನಿಯೆಲ್ಲ clean ಮಾಡ್ಕೊಂಡಿದೀವಿ ಈಗ. ಹಾ. ಮೊನ್ನೆ ಸಂಕ್ರಾಂತಿ ಎಲ್ಲಾ ಹೆಂಗ್ ಮಾಡಿದ್ರಿ?

ಮನ್ನೆ ಅದ, ನಾವು ಇಲ್ಲೆಲ್ಲಾ ಎಳ್ಳೆಲ್ಲಾ ಕೊಡ್ತೀವಲ್ಲಾ.

ಎಳ್ಳು ಕೊಡೋದು, ಬೆಳಗ್ಗೆಲ್ಲಾ ಗುಡಿಗೆಲ್ಲಾ ಹೋಗ್ ಬರೋದು.

ಹಾ ಹಾ. ಎಲ್ಲಾದ್ರೂ ಹೋಗಿದ್ರಿ ಹೊಳಿ ದಂಡೀಗ್ ಅದೆಲ್ಲಾ ಕಟ್ಕೊಂಡು ನಿಮ್ ಸ್ನೇಹಿತರ ಜೊತೆ, ಮನೆಯವ್ರ ಜೊತೆ. ಹಾ ಮನೆಯವರೆಲ್ಲಾ ಸೇರಿ ಹೋಗ್ತೇವಿ, ಎಲ್ಲಾರ ಊಟಾ ಕಟ್ಕೊಂಡು.

ಸ್ವಲ್ಪ ಹೊರಗ ಅನಸ್ತೈತಲ್ಲಾ, change ಅನಸ್ತೈತಿ. ಹೌದು ಹಾದ್, ನಾವೂ ನಮ್ ಶಾಲೇಲ್ ಮಾಡಿದ್ವಿ ಈ ಸಾರಿ, ಮಕ್ಳಿಗೆ ಕರ್ಕೊಂಡ್ ಬಿಟ್ಟು, ಆ ಸಂಕ್ರಾಂತಿ ಅಂದ್ರೇನು, ಅದರ ಮಹತ್ವ ಏನು? ಎಲ್ಲಾನೂ ತೋರ್ಸಿಕೊಟ್ಟು.

ಆ ಇಲ್ಲಿನೆ, ಅದು ಪೊಂಗಲ ಅಂತ ಮಾಡ್ತಾರಲ್ಲಾ, ಅದೆಲ್ಲಾ ಮಾಡ್ಬಿಟ್ಟು ಶಾಲೆಲೆ.

ಮಕ್ಳಿಗೆಲ್ಲಾ ತಿನ್ಸಿ ಚೆನ್ನಾಗಿತ್ತು ಒಂಥರಾ.

ಈಗ ಅದ್ಕೆ ಇನ್ ಯುಗಾದಿ ಬರ್ಲಿಕತ್ ಅಲಾ ಯುಗಾದಿದೆಲ್ಲಾ start ಮಾಡ್ಬೇಕಿಗ ಕೆಲ್ಸಾ. ಯುಗಾದಿಗೆ ಏನೆನೆಲ್ಲಾ ಮಾಡ್ತೀರಿ? ಯುಗಾದಿ ಅಂದ್ರೆ, ನಮ್ ಜನಕ್ಕೆಲ್ಲಾ ಹೊಸಾ ವರ್ಷಾ ಅಲ್ಲಾ.

ಹಾಗಾಗಿ, ಎಲ್ಲಾ ಹೊಸ ಹೊಸತನ start ಆಗತ್ತೆ. ಮೂಡೋಕ್ start ಆಗತ್ತೆ.

ಹಾಗಾಗಿ, ಎಲ್ಲಾ ಹೊಸಾ ಹೊಸಾದೆ ವಿಚಾರಗಳು, ತಗೋಳೋದಿದ್ರೆ.

ಹಾ, ನಾವೂ ಎಲ್ಲಾ ಅದ ಮನಿ ಒಳಗ್ ಸ ಪೂಜೆ ಎಲ್ಲಾ ಮಾಡೋದು, ಸಿಹಿ ತಿಂಡಿ, ಏನಾದ್ರ variety ಮಾಡೋದು.

ಹಬ್ಬ ಅಂದ್ರೇನೆ ಒಂದ್ ಖುಷಿ ಎಲ್ರಿಗೂನೂ.

ಹೊಸ ಹೊಸ ಬಟ್ಟೆ ಹಾಕೊಂಡು, ಎಲ್ಲಾ ದೇವಸ್ಥಾನಕ್ ಹೋಗಿ.

ತರ ತರದ ಅಡಗೆ ಮಾಡ್ಕೊಂಡು, ಸೇರ್ತಾರ.

ಈ ಸಲಾ ಏನ್ ಹಬ್ಬಕೆಲ್ಲಾ ಊರಿಗೆ ಹೋಗಬೇಕಾ? ಏನ್ ಇಲ್ಲೇ ಮಾಡಬೇಕಾ? ಹಾ ಇಲ್ಲಾ ಈಗ ಶಾಲೇಲಿ, ಸ್ವಲ್ಪ busy ಅಲ್ಲಾ, so ಶಾಲೇಲೆ ಎಲ್ಲಾ ಹಬ್ಬಾ ಮಾಡ್ತಿದಿವಿ. ಹಬ್ಬಾ ಮಾಡಿದ್ವಿ, ನವರಾತ್ರಿ.

ನವ ದೇವತೆಗಳನ್ನಾ ಕೂರ್ಸಿ, ಆಮ್ಯಾಲೆ ಸಂಕ್ರಾಂತಿ ಮಾಡಿದ್ವಿ, ಯುಗಾದಿ ಮಾಡಿದ್ವಿ.

ಛಲೋ ಅನಸ್ತಿತ್ತ, ಮನಿ ಅವರ ಜೊತೆ ಎಲ್ಲಾ ಮಾಡ್ಬಿಟ್ಟಿರ್ತಿವಲ್ಲ ಬೇರೆ ಹೊರಗಿನವರ್ ಜೊತೆ ಇನ್ನೂ ಸ್ವಲ್ಪ ಛಲೋ ಅನಸ್ತೈತಿ. ನಿಜಾ, ಅದರಲ್ಲೂ ಮಕ್ಳ ಜೊತೆಗೆಲ್ಲಾ so ಇನ್ನೂ ಖುಷಿ ಎಲ್ಲಾ ಪುಟ್ಟ ಪುಟ್ಟಾಗೆ ಛಂದ ಛಂದ ready ಆಗ್ ಬಂದಿರತಾರ.

ಈಗಾ ಮತ್ತೆ ಹ್ಮ್.ಇದು ಬಣ್ಣದ ಹಬ್ಬಾ ಬರತಲಾ.

ಹೋಳಿ ಹಬ್ಬಾ, ಅದು ಒಂದ್ ಬಂದ್ರೆ ಅಂತ್ರು ಇನ್ನೂ ಚೆನ್ನಾಗಿರತ್ತೆ. ಹ್ಮ್ . ಹೌದ್. ದೀಪಾಳಿಗೆಲ್ಲಾ ಪಟಾಕಿ ಹಾರ್ಸೋದು, ಹೋಳಿ ಹಬ್ಬ ಎಲ್ಲಾ, ಬಣ್ಣಾ ಆಡೋದು . ದೀಪಾವಳಿದು, ಇದನ್ನೆಲ್ಲಾ ತೋರ್ಸಿದ್ವಿ, ರಾಮಾಯಣಾ story ಎಲ್ಲಾ.

ಆ ದೀಪಾವಳೀನ ಯಾಕ್ ಆಚರಿಸ್ತೀವಿ ಅಂತೆಲ್ಲಾ ತೋರ್ಸಿದ್ವಿ ಅವರ್ಗೆ. ಹೋ, ಹೌದಾ .

ಆಯ್ತು ಹಾಗಿದ್ರೆ ಹಬ್ಬ ಚೆನ್ನಾಗ್ ಮಾಡ್ಕೊಳ್ಳಿ ಕರೀರಿ ನಾವೂನು . ಬರ್ರೀ ಎಲ್ಲಾರೂ ಸೇರಿ ಮಾಡೋನು ಈ ಸಲಾ. ನಿಜಾ, ಅದೇ ಖುಷಿ ಅಷ್ಟೇ. ಯುಗಾದಿ ಅಂದ್ರೆ ಹೊಸ ಹೊಸತನಾ ಎಲ್ಲಾ start ಅಲ್ಲಾ.

ಹಾಗಾಗಿ, ಹೊಸದರಂತೆ ಚೆನಾಗಿರೋಣ ಎಲ್ರೂ.

ಸಂತೋಷ್ ಅಲ್ಲಾ? ಹೌದೌದು ಹೌದು. ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದಿರಾ? ನಾವ್ ಸೌಖ್ಯ ಇದ್ದೇವೆ sir . ತುಂಬಾ ಸಮಯ ಆಯ್ತು ನೋಡ್ದೆನೆ. ಹೌದೌದು, ಅಂದ್ರೆ ತುಂಬಾ ಸ್ವಲ್ಪ ಕೆಲ್ಸದಲ್ಲಿ ಸ್ವಲ್ಪ busy ಇದ್ದೀನಿ. ಹೌದಾ? ಬೆಳಿಗ್ಗೆದ್ದು ಕಾಫಿ ತಿಂಡಿಯೆಲ್ಲ ಆಯ್ತಾ?

ನಮ್ದು ಆಯ್ತು sir ಮನೇಲೆಲ್ಲಾ ಹೇಗಿದ್ದಾರೆ? ಹಾ ಚೆನ್ನಾಗಿದಿವಿ ಚೆನ್ನಾಗಿದರ. ನಿಮ್ದು? ಹ ನಾವ್ ಸೌಖ್ಯ ಇದ್ದೇವೆ sir ಅ.

ನಾನು ಶಿರ್ವದಲ್ಲಿದ್ದೇನೆ. ಹೌದಾ okay call ಮಾಡಿದ್ದು ವಿಷ್ಯ?

Call ಮಾಡಿದಂದ್ರೆ ಈಗ ನಾವು work ನಮ್ದು ಬೇಸಾಯಾ ಮಾಡುವವರ್ ನಾವು.

ಮಾಡುವ ಸಮಯದಲ್ಲಿ ಅಂದ್ರೆ ಈಗ ಮಳೆಯೆಲ್ಲ ಬರ್ತಾ ಉಂಟು ಅದು ಕೂಡ ಈಗ May ಯಲ್ಲಿ start ಆಗಿ ಸಾಧಾರಣಾ December ತನಕ ಈಗ ಮಳೆ ಬರ್ತಾ ಉಂಟು, ಈಗ ಅದು cyclone effect ತುಂಬಾ ಸಮಸ್ಯೆ ಆಗ್ತಾ ಉಂಟು. ನಮ್ಗೆ ಬೆಳ್ದದ್ದು ಬೆಳೆ ಕೈಗೆ. ಸಿಗ್ತಾ ಇಲ್ಲ ಮಳೆಗಾಲದಲ್ಲಿ ಅತೀವೃಷ್ಟಿ ಕೊಯ್ಯುವಾಗ ಅನಾವೃಷ್ಟಿ. ಈಗ ಮತ್ತೆ ಚಳಿ ಇದು ಎಲ್ಲ ಒಟ್ಟಿಗೆ ಇರುದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಹೌದೌದು. ಅದೇ ಸ್ವಲ್ಪ ಚಳಿಗಾಲ ಶುರಾಯ್ತು ಆಮೇಲೆ ತಿರ್ಗ ಮಳೆ ಬರ್ತಾ ಇದೆ. ಹೌದೌದು. ಈಗ ಚಳಿಗಾಲವ ಮಳೆಗಾಲವ ಅಂತ ಹೇಳಿ ಗೊತ್ತಾಗುದಿಲ್ಲ ಎಲ್ಲ confusion ಆಗ್ತಾ ಉಂಟು. ಹೌದು ತುಂಬಾ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಲ್ವಾ ಕೃಷಿಗಳಿಗೆ ಕೃಷಿ.

ಹ್ಮ್ ಹ್ಮ್. ಕೃಷಿ ಮಾಡುವವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಸಮಸ್ಯೆ ತುಂಬಾ ಸಮಸ್ಯೆ. ಅಂದ್ರೆ ಬೆಳ್ದದೆಲ್ಲ ಗಿಡಗಳೆಲ್ಲ ಕೊಳ್ತ್ಹೋಗ್ತದೆ, ತರಕಾರಿಗಳೆಲ್ಲ ಕೈಗೆ ಸಿಗುದಿಲ್ಲ. ಅದ್ರಿಂದ ಆರ್ಥಿಕವಾಗಿ ಕೂಡ ತುಂಬಾ ನಷ್ಟ ಆಗ್ತಾ ಉಂಟು.

ಹೌದು ನಾವ್ ಅದನ್ನೆ ನಂಬಿಕೊಂಡು ಇರುವಾಗಾ ಈ ರೀತಿ ಸಮಸ್ಯೆ ಆದ್ರೆ ಅದನ್ನು ಯಾವ ರೀತಿ ಇದು ಮಾಡಬೇಕಂತ ಹೇಳಿ ಗೊತ್ತಾಗುದಿಲ್ಲ. ಹೌದೌದು. ಆದ್ರುಸ ಕೃಷಿ ಮಾಡುವವರಿಗೆ ಏನು ಲಾಭನೆ ಇಲ್ಲ ಇದ್ರಲ್ಲಿ ಇವಾಗ. ಇಲ್ಲ ಇಲ್ಲ sir ಲಾಭಯಿಲ್ಲ ಲಾಭಯಿಲ್ಲ. ಹೌದು ಅದೇ ಒಂದು ಸಮಸ್ಯೆ ಆಗ್ಹೋಗಿದೆ. ಅಂದ್ರೆ ಇವಾಗ ಕೃಷಿ ಮಾಡು ಮಾಡುದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಹೆದರ್ತಾ ಇದಾರೆ ಈವಾಗ ಕೃಷಿ ಮಾಡ್ಲಿಕ್ಕೇನೆ ಹೆದರ್ತಿದ್ದಾರೆ ಇವಾಗ. ಆದ್ರೆ Corona ನಂತ್ರ ತುಂಬಾ ಜನ ಬಂದು ಕೃಷಿಗೆ ತೊಡಗಿಕೊಂಡ್ರು ಎಲ್ಲ engineers ಉ ಮತ್ತೆ ದೂರ ದೂರದಲ್ಲಿ ಇದ್ದವರೆಲ್ಲ hotel ನಲ್ಲಿ ಕೆಲಸ ಮಾಡುವವರೆಲ್ಲ ಬಂದು ಬೇಸಾಯಕ್ಕೆ start ಮಾಡಿದ್ದು ಈಗ ಅವ್ರಿಗೆ ತುಂಬಾ ನೀರಾಸೆ ಆಗ್ತಾ ಉಂಟು. ಅಲ್ಲಿಯೂ ಇಲ್ಲ ಇಲ್ಲಿ ಇಲ್ಲ. ಅಂತ ಒಂದು ಅತಂತ್ರದ ಸ್ಥಿತಿಯಲ್ಲಿದ್ದಾರೆ. ಹೌದೌದು ಹೌದು. ಅಂದ್ರೆ ದಿನ ಹೇಗೆ ದೂಡಬೇಕಂತನೆ ಗೊತ್ತಾಗ್ತಿಲ್ಲ ಕೆಲವ್ರಿಗೆ.

ಹ್ಮ್ ಯಾವ decision ತೇಗೋಬೇಕಂತನೆ ಗೊತ್ತಾಗ್ತಾ ಇಲ್ಲ. ಕೃಷಿ ಮಾಡುದ ಅಲ್ಲ ಈಗ job ಹುಡ್ಕೊಂಡೋಗೋದಾ ಕೆಲಸ. ಎಲ್ಲ job ಕೂಡ ಹೀಗೆ ಆಗಿರುತ್ತೆ sir . ಯಾಕೆ ಅಂತ ಹೇಳಿದ್ರೆ ಆಹ್ ಎಲ್ಲ company ಗಳು ಬಂದಾಗ್ತಾ ಉಂಟು. ಅದು note ban ಆದ ನಂತ್ರ ತುಂಬಾ company ಗಳು ಬಂದಾಯ್ತು, ಇದ್ದ.

ಅದ್ರುಸಾ ನಮ್ಮ government ಸ್ವಲ್ಪ ಕೃಷಿಗೆ ಸ್ವಲ್ಪ ಇದು ಮಾಡ್ತ ಇರ್ಬೇಕು help ಮಾಡ್ತಾ ಇದಾರೆ ಕೃಷಿಗೆ. ಹೌದೌದು ಅದು ಒಂದೂ ಎರಡು ಎರಡು ಸಾವಿರ Central government ಒಂದು ಕೊಡ್ತಾ ಉಂಟು.

ಆದ್ರೆ ತುಂಬಾ ಬೆಲೆ ನಷ್ಟ ಆಗುವಾಗ ಆ ಎರಡು ಸಾವಿರ ಎಲ್ಲಿಗೂ ಕಾಣುದಿಲ್ಲ sir ಯಾಕೆ ಅಂತ ಹೇಳಿದ್ರೆ ಈಗ labor ಈಗ ಸಾಧಾರಣ ಅಹ್ ಐನೂರು ಆರ್ನೂರು ಏಳ್ನೂರು ಎಂಟ್ನೂರು ತನಕ ಹೋಗಿದೆ. ಕೊಯ್ಯುವ time ಅಲ್ಲಿ ಎಂಟ್ನೂರು ಕೊಟ್ರು ಕೂಡ ಬರುದಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ಹೋಗಿದೆ, ಹ ಹ ಅಂದ್ರೆ ದಿನಕೂಲಿ ಸಂಬಳಕ್ಕೆ ಜಾಸ್ತಿ ಆಗ್ತಾ ಇದೆ ಇವಾಗ ಹಣಯೆಲ್ಲ . ಮತ್ತೆ machinery use ಮಾಡ್ವಾ ಅಂತ ಹೇಳಿದ್ರೆ ಒಂದು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಹೇಗೆ ಗಂಟೆಗೆ ತಗೋಳ್ತಾರೆ. ಅದ್ರಲ್ಲಿ ನಮ್ಗೆ ಬೈಹುಲ್ಲು ಸಿಕ್ಕುದಿಲ್ಲ. ಬೈಹುಲ್ಲು ಸಿಗದೇ ಇದ್ರೆ ನಮ್ಗೆ ಇದು ಆಹ್ ದನಗಳಿಗೆ ಇದಕ್ಕೆಲ್ಲ. ಆಹ್.

ಹೌದು sir ಹೌದು sir ತುಂಬಾ ಇವಾಗ ಸಮಸ್ಯೆ ಅಂದ್ರೆ ತುಂಬಾ ಇದೆ.

ಹ್ಮ್ ಹ್ಮ ಅದುಸ ಇವಾಗ cyclone effect ಇಂದ ಮಳೆ ಬರ್ತಾ ಇದೆ.

ಹ್ಮ್ ಎಂತ ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ನೀವ್ ಇನ್ನು ಏನ್ ಮಾಡ್ತಿರಾ ಈವಾಗ next? ಈಗ ನೋಡ್ಬೇಕಿಗ ಹೇಗೂ ಏನಾದ್ರು changes ಮಾಡುದ ಅತ್ವಾ ಇದು short time ಏನಾದ್ರು ಬೆಳೆಗಳನ್ನು ಬೆಳೆಯುವ ಆಹ್ ಇದನ್ನು ನೋಡ್ಬೇಕು ಇಲ್ಲದಿದ್ರೆ ಕಷ್ಟ ಆಗ್ತದೆ. ಹೌದೌದು ಹೌದು. ಸರಿ sir ನಾನ್ ಸ್ವಲ್ಪ busy ಇದೀನಿ. ಆಮೇಲ್ ಮಾತಾಡ್ತಿನಿ.

Hai hello , ಸುಕ್ಷಿತ, ಹೇಗಿದ್ದೀರಿ ಮತ್ತೆ? ತುಂಬ ಅಪ್ರೂಪ? ಹೌದೌದು. ಮತ್ತೆ? ಚಾ ಆಯ್ತಾ ಬೆಳಿಗ್ಗೆ? ಹ. ಈಗ ಚಾ ಕುಡೀತಾ ಸ್ವಲ್ಪ mobile ಅಲ್ಲಿ ಆಟ ಆಡ್ತಿದ್ದೆ ನಾನು.

ಹೋ, ಬೆಳಿಗ್ಗೆ ಬೆಳಿಗ್ಗೆ mobile ಅಲ್ಲಿ ಆಟ ಆಡುದಾ? ಆಹ್ ರಜೆ ಅಂದ್ರೆ ಹಾಗೆ ಅಲ್ಲ ಸ್ವಲ್ಪ ಉದಾಸೀನ, ಏಳಿಕ್ಕೇ ಉದಾಸೀನ, ಮತ್ತೆ mobile ಕೈಯಲ್ಲಿದ್ರೆ ಆಯ್ತು. ಸ್ವಲ್ಪ game ಇದು ಇಂತ ನೋಡಿದ್ರೆ ಮತ್ತೆ ಗಂಟೆ ಹೋಗುದೇ ಗೊತ್ತಾಗುದಿಲ್ಲ. ಅದು ಹೌದು. ಈಗ ಮತ್ತೆ social media ಅಂತ ಉಂಟಲ್ಲ, WhatsApp, Facebook, Instagram ಅಂತ, ನನ್ನ ದಿನ ಅದ್ರಲ್ಲೇ ಹೋಗುದು. ನನಿಗೆ ಆಟ ಎಲ್ಲ ಅಷ್ಟಿಷ್ಟ ಇಲ್ಲ mobile ಅಲ್ಲಿ ಆದ್ರೆ, ಇದುವೇ ಆಯ್ತು. Facebook ನೋಡುದು, ಅದು ನೋಡುದು, ಈ video ನೋಡುದು ಅಂತೇಳಿ, ಒಂದು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಗಂಟೆ ಹೋಗುದೇ ಗೊತ್ತಾಗುದಿಲ್ಲ ಅಲ್ವಾ. ಹೌದು. ಅದೀಗ ಸಣ್ಣದು reels ಅಂತೆಲ್ಲ ಬರ್ತದಲ್ಲ, ತುಂಬ ಒಳ್ಳೆ ಆಗ್ತದೆ ಮಾತ್ರ ನೋಡ್ಲಿಕ್ಕೆ. ಹೊತ್ತ time waste ತುಂಬ, ಸುಮ್ನೆ. ಈಗ time ಹೇಗೆ ಹೋಗ್ತದಂತ ಗೊತ್ತಾಗುದಿಲ್ಲ, ಅದನ್ನು ನೋಡಿ, ನೋಡಿ ತುಂಬ ಒಂತರ ಅದ್ರ ಮೇಲೆ ಚಟದ ಹಾಗೆ ಬೀಳ್ತದೆ. ಅದು ಹೌದು. ಅದು ಮತ್ತೆ ಈಗ ಮನೆಯಲ್ಲೇ ಇರುದಲ್ಲ ಹೊರಗೆ ಹೋಗ್ಲಿಕ್ಕೆಲ್ಲ ಹೆದ್ರಿಕೆ ಆಗ್ತದೆ. ಈಗ ಪುನ ಕೊರೊನ ಕೊರೊನ ಅಂತೇಳೆಲ್ಲ ಸುದ್ದಿ ಬರ್ತಾ ಉಂಟಪ್ಪ, ಹೊರಗೆ ಹೋಗ್ಲಿಕ್ಕೆ ಹೆದ್ರಿಕೆ ಆಗ್ತದೆ. ಹಾಗೆ ಮನೆಯಲ್ಲೇ ಇರುದು. ಮನೆಯಲ್ಲಿರುವಾಗ ಮತ್ತೆಂತ ಮಾಡುದು? mobile ಕುರಿಟಿಕೊಂಡ್ ಇರುದ್ ಹಾಗೆ ಅದ್ ಹೌದು. mobile ಇದ್ರೆ ಆಯ್ತು ಕೈಯ್ಯಲ್ಲಿ ಮತ್ತೆ ಎಂತ ಕೆಲ್ಸ ಮಾಡ್ಲಿಕ್ಕೆ ಕೂಡ ಮನ್ಸಾಗುದಿಲ್ಲಾಂತ mobile ಇದ್ರೆ. mobile ಮೊದ್ಲೆಲ್ಲ mobile ಇಲ್ಲದಾಗ ನಾವು ಎಷ್ಟು ಕೆಲ್ಸ ಮಾಡ್ತಿದ್ದೆವು.

ನೀವು mobile ಅಲ್ಲಿ game ಎಲ್ಲ ಆಡುದಿಲ್ವ? ಇಲ್ಲವ ನನ್ಗೆ mobile games ಅಲ್ಲಿ ಅಷ್ಟು ಇಷ್ಟ ಇಲ್ಲ. ಆದ್ರೆ ಒಂದು, ಎಂತ ಗೊತ್ತುಂಟ? ಈಗ ಕೊರೊನ ಬಂದು ಮನೆಯಲ್ಲಿದ್ದುಂಟಲ್ಲ, ಕೆಲವ್ರು mobile ಈಗ ಸರೀ ಉಪಯೋಗ ಮಾಡಿಕೊಂಡಿದ್ದಾರೆ. ಈಗ online class ಎಲ್ಲ ಮಾಡುವವರಿಗೆ, ಎಲ್ಲ ಒಳ್ಳೆ ಉಪಯೋಗ ಆಗಿದೆ ಅಂತೇಳಿ. ಎಂತ ದೂ ಆ ಕೊ ಕೊರೊನ time ಅಲ್ಲಿ ಮನೆಯಲ್ಲಿದ್ರೂ ಕೂಡ, ನಮ್ಮ friends ಹತ್ರ ಎಲ್ಲ ಮಾತಾಡ್ಲಿಕ್ಕೆಲ್ಲ video call , ಅದು ಇದು Zoom ಅಂತೆ, Google meet ಅಂತೆ ಎಂತೆಂತದೋ ಎಲ್ಲ Install ಮಾಡಿಕೊಂಡು, ಅದೆಲ್ಲ ಒಂದು ಉಪಯೋಗ ಉಂಟು, ಇಲ್ಲಾಂತ ಹೇಳುದಿಲ್ಲ.ಆದ್ರೆ ಮಾತ್ರ ನಾವ್ ಹೇಗೆ ಉಪಯೋಗ ಮಾಡ್ತೇವಂತ ಇರುದಲ್ಲ ಅದ್ರಲ್ಲಿ? ನಾನಂತೂ Instagram ನೋಡುದ್ರಲ್ಲೇ ಆಯ್ತು. ಅದ್ ಹೌದ್, ಅದ್ ಹೌದು. ಇಲ್ದಿದ್ರೇ ಆ ಈ ಕೊರೊನ ಬರುವ time ಅಲ್ಲಿ ಕೂಡ ಅದು four G ಎಲ್ಲ ಬಂದುಂಟಲ್ಲ, ಎಲ್ಲ ಕಡೆ ಒಳ್ಳೆ network ಸಿಗುವ ಹಾಗೆ ಆಗಿ, ಎಲ್ಲರಿಗೂ ಮನೆಯಿಂದ ಕೆಲ್ಸ ಮಾಡುವ ಹಾಗೆ ಆಗಿದೆ. ಅದು ಇಲ್ಲದಿದ್ರೆ ಉಂಟಲ್ಲ, ಎಲ್ರೂ ನೀರಿನಿಂದ ತೆಗ್ದ ಮೀನ್ನ ಹಾಗೆ ಆಗ್ತಿದ್ರು ಮಾತ್ರ ಖಂಡಿತಾ. ಅದ್ ಹೌದ್, ಅದ್ ಹೌದು ಹಾಗೆ.

ಮತ್ತೇ ಈ ತಿರುಗ್ಲಿಕ್ಕೆಲ್ಲ ಹೋಗ್ವಾಗುಂಟಲ್ಲ, ನಾನು ಹೆಚ್ಚು ಈ maps ಎಲ್ಲ use ಬರ್ತದೆ ನನ್ಗೆ. last time ನಂಗೆ ಹೇಗಾಗಿತ್ತಂದ್ರೆ ಒಂದು ಕಡೆ ಹೋಗಿ road block ಇತ್ತಲ್ಲಿ ಅಲ್ಲಿ ಹೋಗಿ ಆದ್ಮೇಲೆ ಮತ್ತೆ ನಾವುಂಟಲ್ಲ, ಯಾರತ್ರ ಕೇಳಿದ್ರೂ ಬೇರೆ ದಾರಿಯಿಲ್ಲಾಂತನೇ ಹೇಳಿದ್ರು ಮತ್ತೇ ನಾವು ಈ map ಅಲ್ಲೆಲ್ಲ ನೋಡಿ, ಅದೆಲ್ಲ shortcut ಎಲ್ಲ ತೋರ್ಸಿ ನಾವು ಮತ್ತೆ ಆ ದಾರಿಯಿಂದ ಹೋದದ್ದು. ಕೆಲವುಂಟಲ್ಲ, ಅವ್ರಿಗೂ ಗೊತ್ತಿರುದಿಲ್ಲ, map ಅಲ್ಲೆಲ್ಲ route ಎಲ್ಲ ಇರ್ತದೆ ಅಲ್ಲ?

ತುಂಬ ಉಪಯೋಗ ಆಗ್ತದೆ. ಈ ರಾತ್ರಿಯೆಲ್ಲ ನಾವೆಲ್ಲಿಯಾದ್ರೂ ಸಿಕ್ಕಿಬಿದ್ರೆ ನಾವು ಯಾರತ್ರಾಂತ ಕೇಳುದು ದಾರಿಯೆಲ್ಲ?

ನಾವು ಸೀದ ಹೋಗ್ಲಿಕ್ಕೆ ಆಗ್ತದೆ, ಇದೊಂದಿದ್ರೆ ತುಂಬ ಉಪಯೋಗವಂತೂ ಖಂಡಿತ ಉಂಟು. ಹೌದು ಮಾರ್ರೆ. ಅದು ನ ಎಂತ ಗೊತ್ತುಂಟ ನಾವು ಹೇಗೆ ನೋಡ್ತೇವಂತೇಳಿ ಇರುದಲ್ಲ, ಈಗ ನೋಡು ಅದು ನೀ ಹೇಳಿದ ಹಾಗೆ ಈಗ maps ಎಲ್ಲಾ ತುಂಬ ಉಪಯೋಗ ಬರ್ತದೆ. ಮತ್ತೆ ಅಹ್ ಹೀಗೆ online class ಗೆ ಅದಿಕ್ಕೆ ಇದಿಕ್ಕೆಲ್ಲ. ಇದೆಲ್ಲ ಬಿಟ್ರೆ ಆಯ್ತು, ಒಂದೆಂತೆಲ್ಲ ಆಟ ಆಡುದು ಮತ್ತೆ reels ಮಾಡುದು, ಅದೆಲ್ಲನೂ ಸ್ವಲ್ಪ ಕಡಿಮೆ ಮಾಡಿದ್ರುಂಟಲ್ಲ, ಆಗ್ಬೋದು. ನಾವು ಹೇಗೆ ಅದನ್ನು ಉಪಯೋಗಿಸ್ತೇವೇಂತೇಳಿ ಅದ್ರಲ್ಲಿ ಇರುದಲ್ಲ ಎಲ್ಲಸ? ಅದ್ ಹೌದು. ಮತ್ತೆ ಒಂದು ಏನಂದ್ರೆ ನಮ್ಗೆ ಆದ್ರೆ mobile ಎಲ್ಲ ಈಗ ನಾವು ಎಲ್ಲ college ಎಲ್ಲ ಮುಗಿದ್ಮೇಲೆ ನಮ್ಮ ಕೈಗೆ ಬಂದದ್ದು. ಈಗಿನ ಮಕ್ಕಳಿಗೆ ಹಾಗೆ ಕೂಡ ಅಲ್ಲ. ಅವರಿಗೆ ಸಣ್ಣದ್ರಿಂದಾನೇ ಅದು ಚಟ. ಊಟ ಮಾಡಿಸ್ಲಿಕ್ಕೆ mobile ಬೇಕು, ಹಾಗೆಯೇ ಚಟ ಬೆಳ್ಸಿರ್ತಾರೆ. ಅವರಿಗದು mobile ನಿಂದ ಹೊರಗೆ ಒಂದು ಲೋಕವುಂಟೂಂತ ಕೂಡ ಗೊತ್ತಿರುವುದಿಲ್ಲ ಅವರಿಗೆ ತುಂಬ ಜನರಿಗೆ ನೋಡಿದ್ದೇನೆ. ಹಾಗೇ ಇರ್ತದೆ. Correct . ನೀನು ಹೇಳಿದ ಮಾತು correct ಆಯ್ತಾ? ಎಂತ ಗೊತ್ತುಂಟ ಇಲ್ಲಿ ನಮ್ಮ ಮನೆ ಎದುರೊಂದು ಸಣ್ಣ ಮಗುವುಂಟು. ಆ ಮಗುವಿಗೆ mobile ಅದರ ಕೈಯ್ಯಿಂದ ತೆಗೆದ್ರೆ ಉಂಟಲ್ಲ, ಕೂಗ್ಲಿಕ್ಕೆ ಶುರು ಮಾಡುದು.